ಕರ್ನಾಟಕ ರಾಜ್ಯದ ಸರಕಾರಿ ಬಸ್ ಒಂದು ಕಾಣಿಸುತ್ತಿದೆ ತುಂಬಾ ಸ್ವಚ್ಛವಾಗಿದೆ ಈ ಬಸ್ ನಿಲ್ದಾಣ .]

ಸೇತುವೆ ಮೇಲೆ ಜನರು ನೀರಿನ ವೀಕ್ಷಣೆಗಾಗಿ ಕಾಡು ನಿಂತಿದ್ದಾರೆ ನಿಂತು ನೀರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಧನ್ಯವಾದ.

ಈ ಚಿತ್ರದಲ್ಲಿ ಸೇತುವೆ ಕಾಣಿಸ್ತಾ ನೀರ್ ಕಾಣಿಸ್ತಾ ಇದೆ ತುಂಬಿ ಹರಿಯುವ ನದಿ ಕಾಣಿಸ್ತಾ ಇದೆ ನೀಲಿ ಆಕಾಶ ಕಾಣಿಸ್ತಾ ಇದೆ ಬಿಳಿ ಮೋಡಗಳು ಕಾಣಿಸ್ತಾ ಇದೆ.

ಇಲ್ಲಿ ನಾವು ಶ್ರೀ ದುರ್ಗಾ ಕಾಫೀ ಬಾರ್ ಅನ್ನು ನೋಡಬಹುದಾಗಿದೆ. ಇಲ್ಲಿ ಕಾಫೀ ಟೀ ಇಡ್ಲಿ ವಡ ಪೂರಿ ಸಾಗು ಈ ಎಲ್ಲಾ ತರಹ--

ಈ ಚಿತ್ರದಲ್ಲಿ ಚರ್ಚ್ ಅನ್ನ ನೋಡಬಹುದು ಚರ್ಚಿನ ಮೇಲೆ ಪ್ಲಸ್ ಸಿಂಬಲ್ ಅನ್ನ ನೋಡಬಹುದು ದೊಡ್ಡ ಗೋಡೆಯಲ್ಲಿ ಗೋಟಿಗೆ ಗೋಡೆಗೆ ಗ್ರಿಲ್ ಹಾಕಿಸಿದ್ದಾರೆ .